ಅದೇ ರೀತಿ ಇಲ್ಲಿ ಕೌಂಟರ್ ಬಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಲ್ಲಿ ಒಂದು ಟೇಬಲ್ ಕೂಡ ಇದೆ.

ಮತ್ತೆ ಮೆಡಿಕಲ್ ಶಾಪಿಗೆ ಎಲ್ಲಾ ತರಹ ಕಲರ್ಸ್ ಬಾಲೊನ್ಸ್ ಕೂಡ ಹಚ್ಚಿದ್ದಾರೆ.

ಅದೇ ರೀತಿ ಇಲ್ಲಿ ಜಿಮ್ಮಿನಲ್ಲಿ ಒಂದು ದೊಡ್ಡ ಮಿರರ್ ಕೂಡ ಇದೆ.

ಮತ್ತೆ ಇಲ್ಲಿ ಎಲ್ಲ ತ ಅ ಹುಲ್ಲುಗಳು ಬೆಳೆದಿದೆ.

ಮತ್ತೆ ಇಲ್ಲಿ ಕೆಲ ಟೈಯರ್ಸ್ ಬಾಕ್ಸ್ ಅಂತಾ ಚಿತ್ರ ಇದೆ ಕೆಲವ್ ಟೈಲ್ಸ್ಗೆ ಗೆ ತ್ರಿಕೋನ ಅಂತ ಅ ಡಿಸೈನ್ ಮಾಡಿದ್ದಾರೆ.

ಇವಂದ್ ಚಿತ್ರದಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಕಾಣಿಸ್ತಾ ಇದೆ.

ಅದೇ ರೀತಿ ಇಲ್ಲಿ ಒಬ್ಬ ಟೀಚರ್ಸ್ ಕೊಡೋದಿಕ್ಕೆ ಒಂದು ದೊಡ್ಡ ಚೇರ್ ಕೂಡ ಹಾಕಿದ್ದಾರೆ.

ಮತ್ತೆ ಇಲ್ಲಿ ತೆಳಗಡೆ ಒಂದು ಹ ಗ್ಯಾರೇಜ್ ದುಖಾನ್ ಇದೆ.

ಮತ್ತೆ ಕೆಲವು ವ್ಯಕ್ತಿ ಒಂದ್ ಸೈಡ್ ಗೆ ಕುಂತಿದ್ದಾನೆ.

ಮತ್ತೆ ಕುಮಾರ್ ಹಾಸ್ಪಿಟಲ್ ಅಂತ ಬರೆದಿರುವುದಕ್ಕೆ ಲೈಟ್ ಲಿಂದ ಡೆಕೋರೇಷನ್ ಮಾಡಿದ್ದಾರೆ.

ಅದೇ ರೀತಿ ಇಲ್ಲಿ ಕೆಲ್ಸ ಮಾಡುವವರು ಎಲ್ಲಾರು ಹಸಿರು ಬಣ್ಣದ ಬಟ್ಟೆ ಹಾಕಿಕೊಂಡಿದ್ದಾರೆ.

ಅದೇ ರೀತಿ ಕೂಡಲಿಕ್ಕೆ ಚೇರ್ ಕೂಡ ಹಾಕಿದ್ದಾರೆ.

ಈ ಒಂದ್ ಚಿತ್ರದಲ್ಲಿ ಒಂದು ಸ್ಟೇಟ್ ಬ್ಯಾಂಕ್ ಏ_ಟಿ_ಎಂ ಅನ್ನು ತೋರಿಸಲಾಗಿದೆ.

ಇಲ್ಲಿ ಎ_ಟಿ_ಎಂ ನಲ್ಲಿನ ರೊಕ್ಕ ತೆಗಿಲಿಕ್ಕೆ ಕೆಲವು ವ್ಯಕ್ತಿಗಳು ಬಂದಿ ನಿಂತಿದ್ದಾರೆ ಸಾಲಾಗಿ.

ಅದೇ ರೀತಿ ಮ್ಯಾಲೆ ಹೋಗಲಿಕ್ಕೆ ದಾರಿ ಕೂಡ ಇಲ್ಲಿ ಇದೆ.

ಅದೆ ರೀತಿ ಇಲ್ಲಿ ನೀಲಿ ಮತ್ತ ಬಿಳಿ ಬಣ್ಣದ ಪರ್ದೆ ಕೂಡ ಹಾಕಿದ್--

ಅದೇ ರೀತಿ ಕಟಿಂಗ್ ಮಾಡೋದಿಕ್ಕೆ ಯಾವ್ ಸಮಾನ್ ಬೇಕೋ ಎಲ್ಲಾ ಸಾಮಾನ್ ಇದೆ.

ಚಿತ್ರದಲ್ಲಿ ಒಂದು ಬುಕ್ ಸ್ಟಾಲ್ ಅನ್ಬೋದು ತೋರಿಸಲಾಗಿದೆ.

ಇಲ್ಲಿ ಬಾರ್ಬಿ ಡಾಲ್ಸ್ ಅದುನ್ ಇದಾವೆ ಅದೇ ರೀತಿ ಬಾರ್ಬಿ ಡಾಲ್ಸ್ ಗೆ ಕಲರ್ ಕಲರ್ ಬಟ್ಟೆ ಹಾಕಿದ್ದಾರೆ.

ಅದೆ ರೀತಿ ಇಲ್ಲಿ ಮನೇಯ ಅ ಕಾಂಪೌಂಡ್ ಕೂಡ ಇದೆ.

ಮತ್ತೆ ಇಲ್ಲಿ ಮೂರ್ ಕಾರ್ಸ್ ಅನ್ನ ನಿಂದ್ರಿಸಲಾಗಿದೆ.

ಒಂದು ಗ್ರೇ ಕಲರ್ ಒಂದು ಅ ಚಾಕಲೇಟಿ ಇದೆ ಮತ್ತು ಒಂದು ಬಿಳಿ ಬಣ್ಣದು--

ಮೆಡಿಕಲ್ ನಲ್ಲಿ ಕೆಲವು ಅ ಮೆಡಿಸಿನ್ಸ್ ಇದಾವೆ.

ಅದೇ ರೀತಿ ಇಲ್ಲಿ ತರ್ಕಲಿನಲ್ಲಿ ಕರಿಬೇವು ಟೊಮೆಟೊ ಹುಲ್ ಗೋಬಿ ಪತ್ತ ಗೋಬಿ ಅದನ್ನು ಎಲ್ಲಾ ತರಕಾರಿಯನ್ನು ಕಾಣಸ್ಲಾಗಿದೆ.

ಈ ಒಂದ್ ಚಿತ್ರದಲ್ಲಿ ಒಂದು ಪಾರ್ಕ್ ತೋರಿಸಲಾಗಿದೆ.

ಅವನು ನೀಲಿ ಬಣ್ಣದ ಶರ್ಟ್ ಕೂಡ ಹಾಕಿದ್ದಾನೆ.

ಅದೇ ರೀತಿ ಇಲ್ಲಿ ತಳ ಆ ಬೋರ್ಡಿನ್ ಮೇಲೆ ಕೂಡ ಜೆವೆಲ್ಲರಿಸ್ ಅನ್ನ ತೋರಿಸಲಾಗಿದೆ.

ಮತ್ತೆ ಇಲ್ಲಿ ಕೆಲವು ಬೈಸಿಕಲ್ಸ್ ನಿಂದ್ರ--